ಸೋ ಇದು ಬಂದಬಿಟ್ಟು ಒಂದು ಇದಾಗಿರಬಹುದು ನೋದಕ್ಕೂ ಕೂಡ ಚೆನ್ನಾಗಿರುತೆ ಪ್ಲೇಸು ಚೆನ್ನಾಗಿ ಕೂಡ ಇದೆ ಅದು ಇಷ್ಟಾನು ಕೂಡ ಆಗುತೆ.

ಅಲ್ಲೂ ಕೊಡ ಇಬ್ರು ಇದಾರೆ ಇಲ್ಲಿ ಕೊಡ ಪಾರ್ಕಿಂಗ್ ಮಾಡಿದಾರೆ ಚೆನ್ನಾಗಿರುತ್ತೆ ನೋಡಕ್ಕೂ ಕೂಡ ಚೆನ್ನಾಗೈತೆ.